ಹಾ ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ?

ಹಾ ಚಾ ಕುಡ್ದ್ ಆಯ್ತು, ಎಂತ ತಿಂಡಿ?

ಮತ್ತೆ ಹಾ ನಮ್ದ್ ಆಯ್ತು.

ಮತ್ತೆ ಹೇಳಿ ಏನು, ಹೇಳಿ ಹೇಳಿ?

ವಿಶೇಷ ಏನ್ ಇಲ್ಲ, ಇನ್ನು ಅಡಿಗೆ ಮಾಡುದು ಕೆಲ್ಸ ಇದೆ

ನಮ್ದು ಆಯ್ತು ಅಡಿಗೆ, ನಿನ್ನೆ ಮತ್ತೆ ನಾನು ಕೃಷಿ ಮೇಳಕ್ಕೆ ಹೋಗಿದ್ದೆ.

ಅಹ್ Shiroor ಲ್ಲಿ ಕೃಷಿ ಮೇಳ ಇತ್ತು.

ಹಾ ಒಳ್ಳೆದಾಗಿತ್ತು ನೀವು ಬಂದಿದ್ರಾ? ಇಲ್ಲ ನಾನು ಹೋಗಿಲ್ಲ ಕೃಷಿ ಮೇಳ.

ಅಹ್ ನಮ್ಗೆ ಸ್ವಲ್ಪ ದೂರ ಆಯ್ತು, ಆದ್ರೂ ಒಂದು ಸ್ವಲ್ಪ ಅಹ್ ಪ್ರವಾಸ ಹೋದಾಗೆ ಆಯ್ತು ನಮ್ಗೆ.

ಹಾ ಅಲ್ಲಿ ಅಲ್ಲ ಇದು ಕೃಷಿಯದ್ದು machine ಎಲ್ಲಾ cut ಮಾಡುದು, ಅದೆಲ್ಲಾ ಒಳ್ಳೆ ಒಳ್ಳೆ ರೀತಿಯಲ್ಲಿ ಇತ್ತು ಅಲ್ಲಿ.

ಹಾ food ಎಲ್ಲ ಇತ್ತು ಒಳ್ಳೆದು. ಹೌದಾ food ಈಗೆ ನಾವೇ ದುಡ್ಡು ಕೊಡ್ಬೇಕಾ ಅಲ್ಲೇ?

Juice ಮತ್ತೆ Dosa ಎಲ್ಲಾ item ಇತ್ತು Masala Dosa Dosa item , ಗೋಲಿ ಸೋಡಾ, ಕೆಲವ್ ಬಗೆಯ variety ಬಗೆ ಇತ್ತು.

ಚೆನ್ನಾಗಿದೆ ಹಾಗಾದ್ರೆ ಅಲ್ಲಾ ನೋಡ್ಬೋದು? ಹಾ ನೋಡ್ಬೋದು ಮೂರು ದಿವಸ ಇತ್ತಂತೆ.

ನಿನ್ನೆ last ಅಂತೆ.

ತರಕಾರಿ ಎಲ್ಲ ಬಿತ್ತು ಅದ್ರದ್ದು ಬರ್ತದ್ದ. ಹ್ಮ್ ಇತ್ತು ಅಲ್ಲಿ ಎಲ್ಲಾ, ಮತ್ತೆ ಗಿಡಗಳ ತೈ ಎಲ್ಲಾ ಇತ್ತು ನಾವು ಎಲ್ಲಾ. ಹ್ಮ್.

ಹ್ಮ್ ಎಲ್ಲಾ ಯಾವುದು ಬೇಕು ಗಿಡ ಎಲ್ಲಾ ತರ್ಬೋದಾ? ಹಾ ನಮ್ಗೆ ತರ್ಬೋದು, ನಾವು ಹಲಸಿನದ ಒಂದು ಗಿಡ ತಂದಿದೇವೆ.

ಹಾ ಹೌದು ಅದು ಒಂದುವರೆ ವರ್ಷದಲ್ಲಿ ಆಗ್ತದೆ ಅಂತೆ ಅದ್ರಲ್ಲಿ ಹಣ್ಣು ಬಿಡ್ತದಂತೆ ನೋಡ್ಬೇಕ್ ಅಂತ ತಂದದ್ದು.

ಹೌದಾ ಒಂದು ವರ್ಷದಲ್ಲಿ, ಒಂದುವರೆ ವರ್ಷದಲ್ಲಿ ಆಗತ್ತಂತೇನ ಅದು? ಹೌದು ಅದ್ರಲ್ಲಿ ಹಲ್ಸಿನ್ಕಾಯ್ ಆಗ್ತದಂತೆ.

ಬೇರೆ ಎಂತ ತರ್ಲಿಲ್ಲ ಇನ್ನೊಮ್ಮೆ ನೋಡುವ ಅಂತ nursery ಗೆ ಹೋಗಿ ತರುವ ಅಂತ.

ಹ್ಮ್ ಹೂವಿನದ್ದು ಗಿಡ ಒಳ್ಳೊಳ್ಳೆ ಇತ್ತು ಗುಲಾಬಿ, ಮಲ್ಲಿಗೆ.

ಮತ್ತೆ ಸೇ~ ಸೇವಂತಿಗೆ ಆತರದ್ದು ಎಲ್ಲಾ.

ನೀವು ಯಾರೆಲ್ಲಾ ಹೋಗಿದ್ದು? ನಾನು ನನ್ನ ಗಂಡ ಮತ್ತೆ ನನ್ನ ಮಗು.

ಮತ್ತೆ ಹೀಗೆಲ್ಲಾ ತಕೊಂಡ್ ಬಂದ್ರಿ ಇನ್ನು?

ಹಾ ತಕೊಂಡು ಬಂದದು.

ಬೇರೆ ಎಲ್ಲಿ ಆದ್ರೂ trip ಎಲ್ಲಾ ಎಲ್ಲಿ ಯಾದ್ರೂ ಹೋಗಿದಿರಾ?

ಬೇರೆ ಎಲ್ಲಿಸಾ ಹೋಗ್ಲಿಲ್ಲ, ಅಂದ್ರೆ Dharmasthala, Subrahmanya ಕ್ಕೆ ಹೋಗಿದ್ವಿ.

ಅದೇ temple ಇದು ದೇವಸ್ಥಾನಕ್ಕೆ ಹೋದದ್ದು.

ನಾವು ಗಾಡಿ ನಮ್ದು ಗಾಡಿ ಇದೆ ಅದ್ರಲ್ಲೇ ಹೋದದ್ದು.

ಹಾ ಹೌದು, ನಮ್ಗೆ ಸ್ವಲ್ಪ ಹತ್ತಿರ ಆಗತ್ತದೆ

Dharmasthala ಹೌದು ಹಾ ಎರಡು ಗಂಟೆ journey ಇದೆ.

ಇಲ್ಲಾಂದ್ರೆ ಒಂದು ಮೂರುವರೆ ನಾಲ್ಕು ಗಂಟೆ ಬೇಕು Dharamsthala Subrahmanya ಹೋಗುದಿದ್ರೆ.

ಹೌದು ಮತ್ತೆ?

ಆಯ್ತಾ ಎಲ್ಲಾ ಇನ್ನು ಎಲ್ಲಿ ಹೋಗ್ಲಿಕ್ಕಿಲ್ವಾ?

ಇನ್ನು ಎಲ್ಲಿಸ ಇಲ್ಲ, ಅಂದ್ರೆ ಅಹ್ ಇನ್ನು ರಜೆಯಲ್ಲಿ ನೋಡ್ಬೇಕು ಮಗಳಿಗೆ.

ಹಾ ಇವಾಗ್ ಅಹ್ ರಜೆ ಬರ್ವಾಗ trip ಎಲ್ಲಿಯಾದ್ರೂ plan ಮಾಡಿ ಎಲ್ಲಿ ಆದ್ರೂ ಹೋಗೋಣ ಅಂತ ಎಲ್ರು

ಅಹ್ ಆಯ್ತು ನಂಗೆ ಸ್ವಲ್ಪ ಕೆಲಸ ಉಂಟು ಮತ್ತೆ ಮಾಡುದ?

Hello. ಯಾಕೋ ಬಾಳ ಚುಲೊ mood ಇದಿ ಅಂದಂಗ ಕಾಣಿಸ್ಲಿಕತ್ತದ. ಇಲ್ಲಿ ಮಳಿ ಬರಾತದ, ಮಳಿ ಬರಂಗ ಆಗೇತಿ ನನಗು ನೆನಸ್ಕೊಂಡ್ ಆಟಾ ಆಡ್ಬೇಕ್ ಅಂತ ಅನ್ಸಕುಂತೇತಿ ನೋಡ್ ಅದಕ್ಕ್. ಬರ್ಲಿಕತ್ತದ ಇಲ್ಲೂ ಬರ್ಲಿಕತ್ತದ ಮಳಿ. ಇಲ್ಲಿ full ಜೋರ್ ಇಲ್ಲಾ ಜೋರ್ ಬಂದ್ರ್ ನೆಗಡಿ ಅಗತ್ತ್ ಅದ್ಕ ಹಂಗ ಚಿಟಿ ಚಿಟಿ ಐತಲ್ಲಾ ಅದ್. ಚುಲೊ ಅನಿಸ್ತ್ ಮಳಿಯೊಳಗ್ ತೊಯ್ಸ್ಕೊಂಡ್ ಆಟಾ ಆಡಾಕ ಮಜಾ ನನ್ ಸಣ್ಣ ವಯಸ್ಸಿನ್ಯಾಗ ಬಾಲ್ಯಡ್ ನೆನಪದವಲ್ಲಾ ಮತ್ ಹೊರಗ ಬರಾಂತಾವ ಅದಕ್ಕ್. ಆದ್ ಮಳಿ ಬಂದಾಗ ಮಣ್ಣಿನ ವಾಸನಿ ಬರತ್ತಲಾ ಆಗಂತು ಎಷ್ಟ್ ಮಸ್ತ್ Full ಅಮೃತಾನ ಕುಡದಂಗ್ ಆಗಿರ್ತೇತಿ. ನಿಂಗು ಇಷ್ಟ ಆದ್ ಬಾಳ?

ಮಣ್ಣಿನ ವಾಸನಿ ಇಷ್ಟ ಮಳಿ ಬಂತಂದ್ರ ಹೊರಗ್ ಹೋಗ್ ನಿಂತಿರ್ತೇನಿ Cement ವಾಸ್ನಿ ಮತ್ ಆದ್. ಮಣ್ಣಿನ ವಾಸನಿ ಬಾಳ್ ಚುಲೊ ಬರತ್ತ್. ಹೌದೌದ ಆದ ಮಾತ್ರ ಕರೆ ಮತ್ತ್ ನೀನು ನೆನಸ್ಕೊಂಡಿ ಹೆಂಗ್? First ಮಳಿ ಬಂತಂದ್ರ ನೆನಸ್ಕೊಳುದನ first ಬೇಕ್ ಬೇಕಂತನ ನೆನಸ್ಕೊಂಡ್ ನೆಗಡಿ ಬರ್ಲಿ, ಜ್ವರ ಬರ್ಲಿ ಏನಾದ್ರು ಆಗ್ಲಿ. ಮಳಿ ಒಳಗ್ ತೊಯ್ಸ್ಕೊಂಡ್ ಅದರ enjoy ಪಡೋದ ಚುಲೊ ಮಸ್ತ್. ಹ್ಮ್ ಆದ ಚುಲೊ ಅನಿಸತ್ತ. ಹೌದೌದೌದ ಒಂದೊಂದ್ ಸತಿ ಜಾಸ್ತಿ ಆಗಿಬಿಟ್ರ್ ಆದ ಭಯ ಆಗುತ್ತ ಒಂದೊಂದ್ ಸತಿ ಜಾಸ್ತಿ ಬಂದ್ ನದಿಗೋಳೆಲ್ಲಾ ಇದ್ ಆಗಿ ಊರ್ಗೋಳೆಲ್ಲಾ ಮುಳುಗಿ. ಹೌದ ಮುಳಗಿಬಿಡ್ತಾವ ಮನಿಗೋಳೆಲ್ಲಾ ಕೊಚ್ಕೊಂಕ್ ಹೋಗಿಬಿಡ್ತಾವ. ಆದ ಅತಿವೃಷ್ಟಿನು ಹೌದ ಅನಾವೃಷ್ಠಿನು ಹೌದ ಮಳಿ. ಜಾಸ್ತಿ ಬಂದ್ರುನು ಕಡ್ಮಿ ಕಮ್ಮಿ ಬಂದ್ರುನು ಕಡ್ಮಿ

ಆದಲೇ ಜಾಸ್ತಿ ಬಂದ್ರ್ ಮಳಿ ಗಿಳಿ ಇಲ್ಲಾಗ್ ಬೆಳೆಗಳೆಲ್ಲಾ ಹಾನಿ ಆಗ್ತಾವ. ರೈತ್ರ್ ಲಬ ಲಬ ಹೋಯ್ಕೊಂತವ.

ಇವತ್ತು ಈ ಕಡೆ ಕಡ್ಮಿ ಆದ್ರೂ ನಮ್ಮ್ ಬೆಳಿ ಚುಲೊ ಬಂದಿಲ್ಲಾ ಅಂತ ಅದಕ್ಕೂ ಪೆಚಾಡ್ತಾರ ಆಮೇಲೆ ನಮ್ಮ್ ಮಳಿಯಿಂದ. ಮಳಿ ಕಡ್ಮಿ ಆಗ್ಲಿಲ್ಲಾಂದ್ರೆ ಬರಿ ಬೆಳೆಗಷ್ಟ ಅಲ್ಲ ನೀರ್ ನಮ್ಗೆಲ್ಲಾ ಇಲ್ಲಂದನ್ಗ್ ಆಗಿಬಿಡತ್ತ. ನೀರ್ ಇಲ್ಲದಂಗೆ ಆಗೈತೆ ಅದೆ ಅದೆ ಅದೆ ಹೇಳಿದ್ನಲ್ಲಾ ಜಾಸ್ತಿ ಆದ್ರೂನು ಕಡ್ಮಿ, ಕಡ್ಮಿ ಆದ್ರೂನು ಜಾಸ್ತಿ ಅತಿವೃಷ್ಟಿ ಮತ್ತ್ ಅನಾವೃಷ್ಟಿ ಎರಡು ಆದರ ಅದ್ರೊಳಗ.

ಬೇಸಿಗೆಕಾಲ ಮುಗದ ಮಳಿ ಆಗ್ತಿರತ್ತಲ್ಲಾ ಅಯ್ಯೋ ಎಷ್ಟ್ ಚುಲೊ ಅನಿಸತ್ತ ಆಮೇಲ್ ಆಮೇಲ್ ಜಾಸ್ತಿ ಆಗ್ಲಿಕತ್ ಸಾಕಪ್ಪಾ ಸಾಕು ನಿಲ್ಲಸ ಅನ್ನಂಗ ಆಗತ್ತ ಮಳಿಗೆ. ಸಕತ್ತ್ ನೆನಸ್ಕೊಂಡ್ ಮಾತಾಡೇತೇನಿ ಮನಿಯೊಳಗ ನಂಗ್ full ಖುಷಿ ಅದಕ್ಕ್ ಮಾತಾಡ್ ಮಾತಾಡ ಅಂತ ಹೇಳಾಂತೇನಿ ನಾ ನಿನಗ್ ಮನಿಯೊಳಗ ನಿಂತ್ಕೊಂಡ್. ಹ್ಮ್ ಮಳೆಗಾಲ ಬಂತಂದ್ರ ಹೊರಗಡೆ ಎಲ್ಲಾ ಕಡೆ colour colours raincoats

ಆಮೇಲ್ ಸಣ್ಣವರರಿದ್ದಾಗ ಅದು paper ದೋಣಿ ಮಾಡಿ ಬಿಡತಿದ್ವಿಲಾ ಏನಿಲ್ಲಾ ಈವಾಗ ಮಕ್ಳ ಆಗಿದಾರಲ್ಲಾ ಅವ್ರಿಗೆ ಕಲಿಸಿಕೊಡುದು. ಹೌದಪಾ ಹೌದ ನಾವ್ ಏನ್ ಮಾಡ್ತೇವಿ ಅವ್ರಿಗೆ ಹೇಳಿಕೊಡೋದು.

ನಾನು ಬಿಟ್ತದ್ವಿ ಮೊನ್ನೆ ನನ್ನ ಮಗ boat ಬಿಡಮ್ಮಾ boat ಬಿಡಮ್ಮಾ. ಬಿಡ್ ಮನಿಯೊಳಗ ಕೆರಿಆಗಾಕತೈತ ಮನಿಯೊಂಗದೆ ಓ ಬಿಟ್ಟ್ ನೋಡು ಚಂದ್ ತೆಲ್~ ತೆಲಕೊಂತ ಹೊದ್ಕೊತಿ ಆದ್ ಮನಿಯೊಳಗ ಕೂತ್ಕೊಂಡ ಮತ್.

ಹ್ಮ್ ಚುಲೊ ಅನಿಸ್ತೇತಿ ಇಲ್ಲಿ ನೋಡೋರಿಗೂ ಏನೋ safe ಇದೀವಿ. ಮಳಿ ಆದೋರಿಗ್ ಚುಲೊ ಅನಿಸತ್ತ್ ಪಾಪ ಒಂದೊಂದ್ ಕಡೆ ಜಾಸ್ತಿ ಆಗಿಬಿಡತ್ತ. ಸರ್ಕಾರಕ್ಕ್ ಬೇಡಿಕೆ ಇಡ್ತಾರ ಇಲ್ಲಾ ನಮ್ಗ ಮಳಿಯಿಂದ ಬಾಳ ನಷ್ಟ ಆಗೇತಿ. ನಮ್ಗ ಪರಿಹಾರ ಕೊಡ್ರಿ ಇವಾಗ election time ಬಂತ್ ನೋಡ್. ರೈತರ ಆತ್ಮಹತ್ಯೆ ಹಂಗ. ಮತ್ತೆ ಮಳಿ ಬಂದಾಗ ಅಷ್ಟು ಚುಲೊ ಅನಿಸ್ತೇತಿ ಆಮೇಲ್ ಗುಡುಗು ಇದ್ ಬಂತಂದ್ರ ಮಿಂಚು ಬಂತಂದ್ರ ಹೌದ ಅಯ್ಯೊ ಜೀವ ಅದೆ ನೋಡಿ ಗುಡ್ಲು ಬಂದು ಸಿಡ್ಲು ಬಂದು ಸತ್ತ, ಸತ್ತ current shock ಹೊಡುದು short circuit ಆಗಿ light ಕಂಬಯೆಲ್ಲಾ ಬಿದ್ದ್ ಮತ್ ಅದು ಒಂದ್ start ಮಾಡ್ತಾರ. ನಮ್ಮ್ area ಪಕ್ಕದ area ದಲ್ಲುನು ಗುಡುಗು ಬಿದ್ದ್ಬಿಟ್ಟಿತ್ತಂತ ಅಯ್ಯೋ ಪಾಪ ಜೋರ್ sound ಆಯಿತ್ ಬಾಳ ಜೋರ್ ಸಮೀಪ ಆಯಿತಲಾ. ಆದ್ ಸಿಕ್ಕಾಪಟ್ಟಿ ಸದ್ದಆಗಿಬಿಟ್ಟಿತ್ತ್ ಆದ್ ಆಮೇಲೆ ಗೊತ್ತಾತ ಇಲ್ಲೇ ಪಕ್ಕದೊಳಗ area ದಲ್ಲೇ ಅದ ಆಗಿದ್ದ ಅಂತೇಳಿ. ಗಿಡಕ್ ಆಗಿತ್ತಾದ ಗಿಡಕ್ಕ್ ಬೆಂಕಿ ಹತ್ಕೊಂಡಿಬಿಟ್ಟಿತ್ ಆ ರೀತಿ ಎಲ್ಲ ಅದ್ರ್ ಭಯ ಆಗಿಬಿಡುತೆ.

ಹೌದ ಅದೆಲ್ಲಾ ಭಯ ಆಗುತ್ತ ಹೌದ ಹಾ ಸ್ವಲ್ಪ್ enjoy ಮಾಡಿದ್ರ್ ಬಾಳ ಮಜಾ ಅನಿಸ್ತೇತ ಅದೊಂಥರಾ ಏನೋ ಹೊಸಾದ ಏನೋ ಹೊಸತರ ಅನಿಸತ್ತ್ ನಮಗ.